ಇದು ಒಂದು ಶಾಪಿಂಗ್ ಮಾಲ್ ಆಗಿದೆ ಇಲ್ಲಿ ಎಲ್ಲರೂ ಬಂದು ಶಾಪಿಂಗ್ ಅನ್ನ ಮಾಡ್ತಾರೆ ಹಾಗು ಇಲ್ಲಿ ಎಕ್ಸ್ ಲೇಟರ್ ಇದೆ ಇದರಿಂದ ಮೇಲೆ ಏಳುತ್ತಾರೆ ಚಿಕ್ಕ ಮಕ್ಕಳು ಇಲ್ಲಿ ಗಾಡಿಗಳು ವಾಹನಗಳು ಇದೆ.

ಇದು ಒಂದು ಐತಿಹಾಸಿಕ ಸ್ಥಳವಾಗಿದೆ ಇದು--

ಇಲ್ಲಿ ಇದು ಒಂದು ಚಹಾ ಅಥವಾ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಆಗಿದೆ ಇಲ್ಲಿ ಎಲ್ಲಾ ಬಂದು ಚಹಾವನ್ನು ಕುಡಿಯುತ್ತಾರೆ ಮತ್ತು ಕಾಫಿ ಯನ್ನು ಸೇವಿಸುತ್ತಾರೆ .

ಈ ಒಂದು ಛಾಯಾ ಚಿತ್ರದಲ್ಲಿ ಕಾಣುತ್ತಿರುವುದು ಏನೆಂದರೆ ಒಂದು ಬಂಡಿ ಗಲ್ಲಿನ ಮೇಲೆ ಗಲ್ಲಿನ ಮೇಲೆ ಯಾವ ರೀತಿಯು ಶಿಲ್ಪಿಯು ತನ್ನ --

ಈ ಒಂದು ಛಾಯಾ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನೆಂದರೆ --

ಟವರ್ ತರ ಎತ್ತರ ಇರುವ ಒಂದು ಕರೆಂಟಿನ (--